ಮದುವೆ ನೋಡು ತುಂಬ ಸುಂದರವಾಗಿದೆ ಇಲ್ಲಿ ಇಷ್ಟು ಜನ ಬಂದಿದ್ದಾರೆ ಅದರ ಮುಂದೆ ಸ್ವಿಮ್ಮಿಂಗ್ ಪೂಲ್ ತುಂಬ ಚೆನ್ನಾಗಿದೆ.

ತಿರುಗೋ ಬಂಡಿಯಲ್ಲಿ ಆಟವಾಡುತ್ತಿದ್ದಾರೆ ಎಲ್ಲರೂ ತುಂಬಾ ಖುಷಿಯಿಂದ ಆಟ ಆಡುತ್ತಿದ್ದಾರೆ.

ಎಲ್ಲ ಮಾಡಬಹುದು ಇದರಿಂದ ಸಣ್ಣ ಆಗಬಹುದು ನಾವೆಲ್ಲರೂ.

ಜನರು ಕಾರ್ ಗಳನ್ನು ಇಲ್ಲೇ ತರುತ್ತಾರೆ.

ಹಬ್ಬ ಮಾಡುತ್ತಿದ್ದಾರೆ ಎಲ್ಲಾ ಹುಡುಗಿಯರು ಎಲ್ಲಾ ಬಂದಿದ್ದಾರೆ ಹಣ್ಣು ಹಂಪಲುಗಳನ್ನು ಎತ್ತಿಕೊಂಡು ಬಂದಿದ್ದಾರೆ.

ನಮಾಜು ಮಾಡುತ್ತಾರೆ ಎಲ್ಲ ಜನರು ಇಲ್ಲಿಗೆ ಬಂದಿ ನಮಾಜು ಮಾಡಿ ಹೋಗುತ್ತಿದ್ದಾರೆ.

ಅಂಗಡಿ ರೀತಿಯಲ್ಲಿ ಇದೆ ಅದರ ಕೋಕನೆಟ್ ಮಿಲ್ಕ್ ಚಾಹ ಪುಡಿ ಆಮೇಲೆ ಥ್ರೀ ಇನ್ ಎಂ_ಟಿ ಮಸಾಲ.

ಎಲ್ಲ ನೋಡಿ ಸುಂದರವಾಗಿದೆ ಮರಗಳು ತುಂಬಾ ಕೆಳಗಡೆ ಮರಗಳು ತುಂಬಾ ಚೆಂದಾಗಿದೆ ಬೆಟ್ಟದಸರು ಗೊತ್ತಿಲ್ಲ.

ಅದರ ಸುತ್ತ ಮುತ್ತ ಗಿಡ ಮರಗಳಿವೆ ಅದು ತುಂಬ ಸುಂದರವಾಗಿದೆ.

ಗೊತ್ತಿಲ್ಲ ಎಷ್ಟು ಜನ ಹೋಗುತ್ತಾರೋ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಎಲ್ಲ ಇದ್ದಾರೆ ಅಲ್ಲಿ ಅದರ ಪಕ್ಕ ಸುತ್ತಮುತ್ತ ಗಿಡಗಳು ತುಂಬಾ ಸೊಗಸಾಗಿ.